ಸೂಚನಾ ಫಲಕವನ್ನು ಹಾಕಲಾಗಿದೆ ಅದರ ಮೇಲೆ ಕೋಟೆಕ್ ಅಂತ ಬರೆಯಲಾಗಿದೆ ಆಗುವ ಅಲ್ಲೊಂದು ಗಾಡಿ ನಿಂತಿದೆ.

ಈ ಚಿತ್ರದಲ್ಲಿ ಒಂದು ಉದ್ಯಾನವನ ಕಂಡಿವೆ ಇಲ್ಲಿ ಹಲವಾರು ಗಿಡಮರಗಳು ಇದ್ದು ಈ ಉದ್ಯಾವನಕೆ ಒಂದು ಕಾಂಪೌಂಡ್ ಕಟ್ಟಲಾಗಿದೆ. ಈ ಕಾಂಪೌಂಡನ್ನು ಬಿಳಿ ಬಣ್ಣದಿಂದ ಹೊಡೆದಿದ್ದಾರೆ ಹಾಗೂ ಈ ಕಾಂಪೌಂಡನ್ನು --

ಈ ಚಿತ್ರದಲ್ಲಿ ಮೂರು ಮಳಿಗೆಗಳನ್ನು ತೆಗೆದಿದ್ದಾರೆ ಮೊದಲನೇ ಮಾಳಿಗೆಯಲ್ಲಿ ಕೆಂಪು ಸೂಚನಾ ಫಲಕದಲ್ಲಿ ಬರೆದಿದ್ದಾರೆ --

ಆಗು ಇಲ್ಲೊಂದು ಪೊಲೀಸ್ ನಿಂತುಕೊಳ್ಳುವ ಒಂದು ಮ್ಯಾನರ್ ಅನ್ನೋ ಹಾಕಲಾಗಿದೆ ಜೊತೆಗೆ ಒಂದು ಸೂಚನಾ ಫಲಕವನ್ನು ಹಾಕಲಾಗಿದೆ .

ಅಲ್ಲಿ ಒಂದು ಗಡಿಯಾರ ಇದೆ ಆ ಚೇರಿನ ಮೇಲೆ ಟವಲ್ ಹಾಕಿದ್ದಾರೆ ಸುತ್ತಲೂ ಕನ್ನಡಿ ಕನ್ನಡಿಗಳನ್ನು ಹಾಕಿದ್ದಾರೆ ಈ ಕಡೆಯಲ್ಲಿ ಎರಡು ಚೇರುಗಳು ಕಾಣ್ತಿವೆ ಈ ರೀತಿ ಗ್ಲಾಸಿನಿಂದ ಬಾಗಿಲನ್ನು ಮಾಡಿದ್ದಾರೆ.

ಮೇಲ್ಗಡೆ ಕೆಂಪು ಕಲರ್ ಬಣ್ಣದಲ್ಲಿ ಸ್ಟೈಲಿಶ್ ಮೆನ್ಸ್ ಪಾರ್ಲರ್ ಎಂದು ಬರೆದಿದ್ದಾರೆ. ಅಲ್ಲಿ ಹುಡುಗರ ಕಟಿಂಗ್--

ಇದು ಒಂದು ಅಂಗಡಿ ಕಾಣುವುದು ಆ ಅಂಗಡಿಯಲ್ಲಿ ಕುಮಾರ್ ಬುಕ್ ಹೌಸ್ ಎಂದು ಬರೆಯಲಾಗಿದೆ.

ನೋಡಬಹುದು ಹಾಗೆಯೇ ಕೆಳಗಡೆ ಒಂದು ಕಾರನ್ನು ನೋಡಬಹುದು ಆ ಕಾರು ಕೆಂಪು ಬಣ್ಣದ್ದು ಆಗಿದೆ.